ಒಂದು ದೇವಸ್ಥಾನದ ಅಹ್ ದ್ವಾರ ಕಾಣಸ್ತಾಯಿದೆ ಬಹುಶಃ ಗುರುರಾಘವೇಂದ್ರ ಸ್ವಾಮಿಯ ದೇವ ಮೂರ್ತಿ ಕೂಡ ಮೇಲೆ ಕಾಣ್ತಾ ಇದೆ.

ಜಿಮ್ನ ಚಿತ್ರ ಇದು ಇಲ್ಲಿ ಒಬ್ಬ ವ್ಯಕ್ತಿ ಜಿಮ್ ಮಾಡ್ತಾ ಇದ್ದಾನೆ. ಚೆಸ್ಟ್ ಗೆ ಸಂಬಂಧ ಪಟ್ಟ ಹಾಗೆ ಇಲ್ಲಿ ವರ್ಕೌಟ್ ನ ಈ ವ್ಯಕ್ತಿ ಮಾಡ್ತಾ ಇರುವಂತದ್ದು.

ಹಿಂದ್ಗಡೆ ಒಂದಷ್ಟು ಫೋಟೋಸ್ ಇದೆ ಮತ್ತೆ ಬೇರೆ ಬೇರೆ ಏಕುಪಮೆಂಟ್ಸ್ ಒಂದಷ್ಟು ಜನಗಳು ಕೂಡ ಬೇರೆ ವೆಕ್ತಿಗಳೂ ಕೂಡ ಇಲ್ಲಿ ಜಿಮ್ ಮಾಡ್ತಾರಾ ಇರುದನಾ ನಾವು ಕಾಣಬಹುದಾಗಿದೆ.